ಹಾಗೆ ಇಲ್ಲಿ ಬ್ಯಾನರ್ ಫೋಟೋ ಕೂಡ ಆಂಟಿಸಿದ್ದಾ--

ಇಲ್ಲಿ ಬಹಳಷ್ಟು ಮನೆಗಳಿದ್ದಾವೆ ಬಿಲ್ಡಿಂಗ್ ಕೂಡ ಇದ್ದಾವೆ.

ಅವರಿಗೆ ಕುಳಿತುಕೊಳ್ಳಲು ಚೇರು ಕೂಡ ಇದ್ದಾವೆ.

ಅದರ ಸೆಂಟರ್ ನಲ್ಲಿ ಒಂದು ಚಿಕ್ಕ ಮಗು ನಿಂತಿದೆ ಆಕಡೆ ಈಕಡೆ ಹಿಡಿದುಕೊಂಡು.

ಆ ಈಕಡೆ ಸೆಲ್ಫ್ ಗಳಲ್ಲಿ ಫೇಸ್ ವಾಶ್ ಇದೆ.

ದೊಡ್ಡದಾದ ಕಂಬ ಪಿಲ್ಲರ್ ಕೂಡ ಇದೆ ಇಲ್ಲಿ.